ರೆಸ್ಟೋರೆಂಟ್ ಒಳಗೆ ಬಹಳಷ್ಟು ಕುರ್ಚಿಗಳನ್ನು ಇಡಲಾಗಿದೆ.

ಕೋಣಿಯಲ್ಲಿ ಕಂಪ್ಯೂಟರ್ ಗಳು ಮತ್ತು ಕುರ್ಚಿಗಳು ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ.

ವಾತಾವರಣವು ಶಾಂತವಾಗಿ ಮತ್ತು ಬೆಳೆಗೆ ಹೊಂತ್ತಿನಂತೆ ಕಾಣುತ್ತದೆ.

ಹತ್ತಿರದಲ್ಲಿ ಕಟ್ಟಡದಲ್ಲಿ ತೆಲಗು ಮತ್ತು ಇಂಗ್ಲಿಷ್ ನಲ್ಲಿ ಪಠ್ಯವಿದೆ.

ಜನರು ಪಾದರಕ್ಶೆಗಳನ್ನು ಹೊರಗೆ ಬಿಟ್ಟಿ ಒಳಗೆ ಹೋಗಿದ್ದಾರೆ.

ಈ ಚಿತ್ರವು ಒಂದು ಕೈಗಾರಿಕೆಯ ಶೆಡ್ ಅಥವಾ ಕಾರ್ಖಾನೆಯನ್ನು ತೋರಿಸುತ್ತದೆ.

ಕೆಲವು ಜನರು ಪ್ರವೇಶ ದ್ವಾರದಲ್ಲಿ ನಿಂತಿರುವುದನ್ನು ಕಂಡುಬರುತ್ತಿದೆ.

ಕೆಲವು ಜನರು ಮೆಟ್ಟಿಲುಗಳ ಮೇಲೆ ಮತ್ತು ಕಟ್ಟಡ ಬೆಳಿ ನಿಂತಿದ್ದಾರೆ.

ಕೆಲವು ಪ್ರಯಾಣಿಕರು ಕಾಯುತ್ತಿರುವುದು ಮತ್ತು ಇತರ ಸೌಹಾನ ನಡೆಸಿರುವುದನ್ನು ಕಂಡು ಬರುತ್ತದೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯ ಒಳಾಂಗನ ಚಿತ್ರವನ್ನು ಕಾಣು ಬರ್ತಾ ಇದೆ.

ಮಸೀದಿಯ ನೆಲವು ಕೆಂಪು ಬಣ್ಣದ ರತ್ನಗಂಬಳಿಯಿಂದ ಮುಚ್ಚಲ್ಪಟ್ಟಿದೆ.

ಇಲ್ಲಿ ನಮಗೆ ಒಂದು ಬೋರ್ಡ ನ್ನು ಕಾಣ್ತಾ ಇದೆ ಶ್ರೀ ಸಿದ್ದಿ ವಿನಾಯಕ್ ಜುವೆಲ್ಲರ್ಸ್ ಬಂಗಾರ ಬೆಳ್ಳಿ ಆಭರಣಗಳೆಂದು ಅ ಬೋರ್ಡಿ ನ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಕಟ್ಟಡದ ಮುಂದೆ ಆಟೋ ಗಳು ಕಾರ್ ಗಳು ಮತ್ತು ಇತರ ಬೈಸಿಕಲ್ ಗಳನ್ನು ನಿಲ್ಲುಗಡೆ ಮಾಡಲಾಗಿದೆ.

ಇದು ಸಮಾರಂಭ ಅಥವಾ ಹಬ್ಬದ ಸಂದರ್ಭದಲ್ಲಿ ಅಲಂಕರಿಸಲ್ಪಟ್ಟಿರುವಂತೆ ಕಾಣುತ್ತದೆ.

ಅಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ಪ್ರದೆರ್ಶಿಸಲಾಗಿದೆ.

ಕಪಾಟಿನಲ್ಲಿ ಸೇಬು ಕಿತ್ತಾಳೆ ದ್ರಾಕ್ಷಿ ಮಾವು ಮತ್ತು ಇತರ ಹಣ್ಣುಗಳನ್ನು ಜೋಡಿಸಲಾಗಿದೆ.

ಅಲ್ಲಿ ಒಬ್ಬ ವ್ಯಕ್ತಿಯು ಬಿಳಿ ಟೀ ಶರ್ಟ್ ಅನ್ನು ಧರಿಸಿ ಕುಂತಿದ್ದಾನೆ.

ಮತ್ತು ಅಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಬಲೂನ್ ಗಳಿಂದ ಅಲಂಕರಿಸಲ್ಪಟ್ಟಿದೆ.

ನಮಗೆ ಒಂದು ಟ್ರ್ಯಾಕ್ಟರ್ ಶೋ ರೂಮ್ ಅನ್ನು ಕಾಣ್ತಾ ಇದೆ.

ಟ್ಯಾಕ್ಟರ್ ಗಳ ಬಣ್ಣ ನೀಲಿ ಬಣ್ಣದಾಗಿದೆ ಮತ್ತು ಅದರ ಟೈರ್ ಗಳು ಕಪ್ಪು ಬಣ್ಣದಾಗಿದೆ.

ಇದು ಮದುವೆ ಅಥವಾ ಸಮಾರಂಭದ ಅಲಂಕಾರವನ್ನು ತೋರಿಸುತ್ತದೆ.

ಹೂವಿನ ಬಣ್ಣ ಕೆಂಪು ಮತ್ತು ಬಿಳಿ ಆಗಿದೆ.

ಇಲ್ಲಿ ನಮಗೆ ಒಂದು ಶೋ ಮಳಿಗೆಯ ಅಂಗಡಿಯನ್ನು ಕಾಣ್ತಾ ಇದೆ.

ಅಂಗಡಿಯ ಪ್ರಕಾಶಮಾನ ಬೆಳಕಿದೆ ಕಿನ್ನಲೆಯಲ್ಲಿ ಗ್ರಾಹಕರು ಮತ್ತು ಮಾರಾಟಗಾರರು ಕಂಡು ಬರುತ್ತಾ ಇದ್ದಾರೆ.

ಮಸೀದಿಯಲ್ಲಿ ನಮಗೆ ಒಂದು ಪರ್ದವನ್ನು ಕಾಣು ಬರ್ತಾ ಇದೆ.

ಮತ್ತ ಇನ್ನೊಬ್ಬ ವ್ಯಕ್ತಿ ಹಿನ್ನೆಲೆಯಲ್ಲಿ ನಿಂತಿದ್ದಾನೆ.

ಅದರ ಮೇಲೆ ಅವರು ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಈ ಚಿತ್ರವು ಒಂದು ಟವರ್ ಅನ್ನು ತೋರಿಸುತ್ತದೆ.

ಇದು ಸ್ಥಳದ ಪ್ರಶಾಂತ ಮತ್ತು ಸಾಂಸ್ಕೃತಿಕ ವಾತಾವರಣವನ್ನು ಸೂಚಿಸುತ್ತದೆ.

ಈ ಮೇಲಿನಂತೆ ಕಪ್ಪು ಹಿನ್ನೆಲೆಯಲ್ಲಿ ನೀಲಿ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟ ಕಾರಂಜಿಯ ಮುಂದೆ ವ್ಯಕ್ತಿಯೊಬ್ಬನು ಕುಳಿತಿರುವ ಚಿತ್ರ.

ಚಿತ್ರದಲ್ಲಿ ಕೆಲವು ಮಹಿಳೆಯರು ನದಿಯ ದಡದಲ್ಲಿ ಪೂಜಾ ವಿಧಿಗಳನ್ನು ನಿರ್ವಹಿಸುತ್ತಿದ್ದಾರೆ.